ರಸ್ತೆಯ ಮೇಲೆ ಒಂದು ನೆಳ್ಳಿಗೆ ಸೀಟ್ ಅಳವಡಿಸಲಾಗಿದೆ.

ಇದು ನಿಲ್ದಾಣದಲ್ಲಿ ರೋಡ್ ದಾಡು ದಾಟುವ ರಸ್ತೆಯ ಮೇಲ್ಭಾಗದಲ್ಲಿ ನಿರ್ಮಿಸಲಾಗಿದೆ ಕಬ್ಬಿಣದಲ್ಲಿ ನಿರ್ಮಿಸಲಾಗಿದೆ.

ಇಲ್ಲಿ ಶಿಕ್ಷಕ ಮಕ್ಕಳು ಎಕ್ಸಿಬಿಷನ್ ನಡೆಸುತ್ತಿದ್ದಾರೆ ಶಿಕ್ಷಕರು ಭಾಗಿಯಾಗಿದ್ದಾರೆ.

ಮತ್ತೆ ಕಾಂಪೌಂಡ್ ಇದೆ ಮರ ಗಿಡಗಳ ಇದಾವೆ.

ಇಲ್ಲಿ ದೊಡ್ಡದಾದ ಒಂದು ಮರ ಇದೆ.